ಈ ಚಿತ್ರದಲ್ಲಿ ನಮಗೇ ಒಂದು ಬಸ್ ನಿಲ್ದಾಣ ಇದೆ ಕಾಣಿಸ್ತಾ ಇದೆ ಹಾಗೆಯೇ ನಿಲ್ದಾಣದಲ್ಲಿ ಆ ನಿಲ್ದಾಣದಲ್ಲಿ ನೀಲಿ ಕಲರಿಂದ .]

ಹಾಗೆ ನಮಗೆ ಬೈಕ್ ಒಂದು ಕಾಣಿಸ್ತಾ ಇದೆ ಹಾಗೆ ದೊಡ್ಡದಾದ ಒಂದು ಬಿಲ್ಡಿಂಗಗಳು ಕಾಣಿಸ್ತಾ ಇದೆ.

ಅಹ್ ಒಬ್ಬ ತೆಂಗಿನ್ ತೆಂಗಿನ ಗಿಡಗಳು ಇವೆ.

ಈ ಚಿತ್ರದಲ್ಲಿ ನಮಗೆ ಸುಂದರವಾದ ನೀರಿನ ಸ್ವಿಮ್ಮಿಂಗ್ ಫೂಲ್ ಕಾಣುಸ್ತಯಿದೆ ಆ ನೀರು ಮೇಲುಗಡೆಯಿಂದ ಬಿಳ್ತಾಯಿದೆ .

ಹಾಗೆ ಹಿಂದುಗಡೆ ಗಿಡಗಳು ಕಾಣುಸ್ತಯಿದೆ ಹಾಗೆ ಮೇಲೆಗಡೆ ಒಂದು ಪಕ್ಷಿ ಒಂದು ಕಾಣುಸ್ತಯಿದೆ ಈ ಚಿತ್ರದಲ್ಲಿ ಒಂದು ಹಣ್ಣು ಕೂಡ .

ಹಾಗೆ ಲೈಟ್ಗ ಳು ಕೂಡ ಕಾಣುಸ್ತ ಇದೆ ಹಾಗೆ ಗಿಡ --

ಪಾರಿವಾಳ ಇದೆ ಹಾಗೆ ಮನುಷ್ಯ ಕೂಡ ಇದೆ ಕಾಗೆ ಪಕ್ಷಿಗಳಿಗೆ ಶಟರ್ ಇದೆ ಹಾಗೆ ಗಾಜಿನ ಡೋರನ್ನು ಸಹ ಕಾಣ್ತ--

ಕಾರುಗಳು ಇದ್ದವೆ ಚಿತ್ರದಲ್ಲಿ ರಿಯಲ್ ಹಾಗಿ ಎರೆಡು ಕಾರುಗಳು ಕಾಣುಸ್ತ ಇವೆ ಎರೆಡು ಡಬ್ಬಿಗಳು ಕಾಣುಸ್ತ ಇವೆ--